ಏ ರಿಲೇಟಿವ್ಸ್ ಎಲ್ಲಾ ಕೇಕು ಕಟ್ ಮಾಡ್ಲಿಕ್ಕೆ ನಿಂತುಕೊಂಡಿದ್ದಾರೆ.

ಕಟ್ಟಿಗೆ ಇದೆ. ಅದರ ಪಕ್ಕದಲ್ಲಿ ಒಂದು ರೋಡ್ ಇದೆ ಆ ರೋಡ್ ಲ್ಲಿ ವಾಹನಗಳು ಚಲಾಯಿಸುತ್ತಾ--

ತುಂಬಾ ಜನ ಹೇಳೋ ಆ ಇನ್ಸ್ಟಿಟ್ಯೂಟ್ ಮುಂದೆ ನಿಂತಿದ್ದಾರೆ. ಆದರೆ ಅಲ್ಲಿ ಮಾಸ್ಕ್ ಧರಿಸಿ ನಿಂತಿದ್ದಾರೆ.

ಮೇಲ್ಗಡೆ ಗ್ಲಾಸ್ ನಿಂದ ಕಟ್ಟಿದ್ದಾರೆ ಆ ಈ ಮುಂದೆ --

ಇಲ್ಲಿ ಒಂದು ಚರ್ಚ್ ಕಾಣಿಸತೈತೆ. ಚರ್ಚ್ ಸುತ್ತಲೂ ಮರ ಗಿಡಗಳು ಹಸಿರಿನಿಂದ ಕಂಗೊಳಿಸು--